ಇಲ್ಲಿ ಕೆಂಪು ಬಣ್ಣದ ಹೂಗಳು ಕೂಡ ಇವೆ.

ಇನ್ನೊಂದು ಹುಡುಗ ಕೇಸರಿ ಅಥವಾ ಕೆಂಪು ಬಣ್ಣದ ಬಟ್ಟೆಯನ್ನು ಹಾಕಿದ್ದಾನೆ.

ಮರಗಳ ಹಿಂದೆ ದೊಡ್ಡ ದೊಡ್ಡದಾದಂತಹ ಬಿಲ್ಡಿಂಗ್ ಕೂಡ ಇದೆ.

ಕಂಪೌಂಡ್ನ ಹಿಂದೆ ಮರಗಳಿವೆ ಮರಗಳು ಹಸಿರು ಬಣ್ಣದಲ್ಲಿವೆ.

ಹಾಗು ಒಂದು ದೊಡ್ಡ ಬಂಗಲ್ಲೇಯು ಕೂಡ ಇದೆ.

ಆ ಬಂಗಲೆಗೆ ಬಿಳಿ ಬಣ್ಣದ ಪೇಂಟ್ ಅನ್ನು ಮಾಡಿದ್ದಾರೆ.

ಇದು ಚುರ್ಚ ಇನ ಒಲಂಗಣದ ಸನ್ನಿವೇಶದ ಚಿತ್ರವಾಗಿದೆ.

ಇಲ್ಲಿ ಒಬ್ಬ ವ್ಯಕ್ತಿ ಹಳದಿ ಬಣ್ಣದ ಬಟ್ಟೆಯನ್ನು ಧರಿಸಿದವನು ಕಾಣಬಹುದು.

ಕೆಲವರು ಅಲ್ಲಿ ಮೀನನ್ನು ಖರೀದಿ ಮಾಡುತ್ತಾ ಇದ್ದಾರೆ.

ಹಾಗೂ ಅಲ್ಲಿ ಗೆ ಕಿತ್ತಳೆ ಬಣ್ಣದ ಸ್ಟಿಕ್ಕರ್ ಇಂದ ಏನನ್ನೋ ಬರೆದು ಅಂಟಿಸಿದ್ದಾರೆ.

ಈ ಚಿತ್ರದಲ್ಲಿ ನಾವು ಎರಡು ಪುಟ್ಟ ಮಕ್ಕಳು ಮುಂಬತ್ತಿಯನ್ನು ಹಿಡಿದು ನಿಂತಿರುವುದನ್ನು ಕಾಣಬಹುದು.

ಒಂದು ಮಹಿಳೆ ಒಂದು ಮಗುವಿನ ಜೊತೆ ನಿಂತಿರುವ ಚಿತ್ರವನ್ನು ಕೂಡ ನಾವು ಕಾಣಬಹುದು.

ಹಾಗು ಅಲ್ಲಿ ಧರ್ಮಗುಡಿಯೊಳಗೆ ದೇವರ ಮೂರ್ತಿಯನ್ನು ಕಾಣಬಹುದು.

ಒಬ್ಬ ವ್ಯಕ್ತಿ ಹಳದಿ ಬಣ್ಣದ ಬಟ್ಟೆಯನ್ನು ಧರಿಸಿ ಕುಳಿತಿದ್ದಾನೆ.

ಇನ್ನೊಂದು ವ್ಯಕ್ತಿ ಆನೆಯ ಬಣ್ಣದ ಬಟ್ಟೆಯನ್ನು ಧರಿಸಿ ಕುಳಿತಿದ್ದಾನೆ.

ಹಾಗೂ ಒಬ್ಬ ವ್ಯಕ್ತಿ ನೀಲಿ ಬಣ್ಣದ ಬಟ್ಟೆಯನ್ನು ಧರಿಸಿದ್ದಾನೆ.

ಚರ್ಚ್ನ ಆಚೆ ಒಂದು ಕಾರ್ ನಿಂತಿದೆ.

ಈ ಹೆಸರನ್ನು ಕೆಂಪು ಬಣ್ಣದ ಬೋರ್ಡ್ ಮೇಲೆ ಬರೆದು ಹಾಕಿಟ್ಟಿದ್ದಾರೆ.

ಇಲ್ಲಿ ನಾಲ್ಕು ಸ್ಟೂಲ್ ತರಾದ ಸ್ಟ್ಯಾಂಡ್ ತರಹದ ಸ್ಟೂಲ್ ಗಳನ್ನು ನಿಲ್ಲಿಸಿದ್ದಾರೆ.

ಹಾಗೂ ಈ ಚಿತ್ರದಲ್ಲಿ ನಾವು ಮರಗಿಡಗಳನ್ನು ಕಾಣಬಹುದು.